ಈ ಚಿತ್ರಣ ನೋಡಲು ತುಂಬಾ ದೂಡದಾಗಿ ಕಾಣಿಸುತ್ತಿದೆ ಇದರ ಮುಂಭಾಗದಲ್ಲಿ ಹಲವಾರು ಬೈಕ್ಗ ಳು ನಿಂತಿದೆ ಮತ್ತು ಇಬ್ಬರು ಮಹಿಳೆಯರು ಕೂಡ ಕಾಣಿಸುತಿದ್ದಾರೆ.

ಐದು ಜನ ಪುರುಷರು ಹೋಗುತಿದ್ದಾ ಮತ್ತು ಒಬ್ಬ ಬಾಲಕ ಪಕ್ಕದಲಿ ಸೈಕಲ್ ಹಿಡಿದು ನಿಂತಿದಾನೆ.

ಎಲ್ಲರೂ ಕೂಡ ಕುರ್ಚಿಯ ಮೇಲೆ ಕುಳಿತುಕೊಂಡಿದ್ದಾರೆ ಮತ್ತು ಎಲ್ಲರೂ ಅವರವರ ಮಾತುಗಳಲ್ಲಿ ತೊಡಗಿದ್ದಾರೆ.